ಕೆಲವ್ರು ತೋರಿಸ್ತಾರೆ ಕೆಲವ್ರು .

ಹೌದು okay ಒಳ್ಳೆ ಒಳ್ಳೆ saree ಇರ್ತದೆ ಒಂದು ಒಂದು shop ಅಲ್ಲಿ.

ಹೌದೌದು ಮತ್ತೆ ನಿಮಗೆ ನಾಲ್ಕ್ನೂರು ಐನೂರು ರೂಪಾಯಿಯಿಂದ ಶುರು ಆಗ್ತದೆ ಅಂತೆ

ಇಪ್ಪತ್ತೈದು ಮೂವತ್ತು ಸಾವಿರದವರೆಗೆ ಎಲ್ಲ ಉಂಟಂತೆ ಅದರಲ್ಲಿ.

ಯಾಕಂದ್ರೆ ಈಗ ಮತ್ತೆ ಇಪ್ಪತ್ತು ಇಪ್ಪತ್ತ ಮೂರಿಂದ ನಮಗೆ ಯುಗಾದಿ ಎಲ್ಲ ತುಂಬಾ ಮುಖ್ಯ ಅಲ್ಲಾ.

ವಿಷುವಿನ ಒಳಗೆ ಎಲ್ಲ ತಗೊಂಡು ಅದನ್ನು ಚಂದ ಹೊಲಿಸಿ.

ಹೌದು ನಾವು ಈಗ ಎನಿಸುದು ದಿನ ತುಂಬಾ ಉಂಟು ಅಂತ. ಮತ್ತೆ ಅದು ಕಣ್ಣು ಮುಚ್ಚಿ ತೆಗಿವಾಗ ಎಲ್ಲ ರಪಕ್ಕ ಹೋಗಿರ್ತದೆ ಗೊತ್ತೇ ಆಗುದಿಲ್ಲ.

ಹೌದೌದು ಬರ್ತೀರಾ ಹಾಗಿದ್ರೆ?

ನೀವು ಅಲ್ಲಿ ಇದು ನನ್ನದು ಇದು ಉಂಟಲ್ಲ.

ಆಯ್ತು ಆಯ್ತು ಅಲ್ಲಿಗೆ ಬಂದು call ಮಾಡ್ತೇನೆ ನಾನು.

ಸ್ವಲ್ಪ ಯಾರೋ ಕರೀತಾ ಇದ್ದಾರೆ ನಾನಿಡ್ಲಾ ಹಾಗಿದ್ರೆ ಮತ್ತೆ ಬಂದ್ಮೇಲೆ call ಮಾಡಿ. ಆಯ್ತು ಇನ್ನೊಂದ್ಸಲ ಮಾಡುವ call .

ಹಾ ಹೇಳಿ ಶ್ವೇತಾ, ಎಂತ ಮಾಡ್ತಿದಿರಾ? ನಾನೆಂತ ಇಲ್ಲ ಹೀಗೆ ಸುಮ್ನೆ ಇದ್ದೆ.

ನಾನು ಸುಮ್ನೆ ಕೂತಿದ್ದೆ.

ಒಹ್ ter special ಇದ್ ಹಾಗಾದ್ರೆ ಬರ್ಬೋದ? ಹ ಬನ್ನಿ ಬನ್ನಿ. ಹ್ಮ ನಾನು call ಮಾಡಿದ್ ಏನ್ ಅಂದ್ರೆ ನಂಗೊಂದ್ mobile ತೊಗೊಳ್ಲಿಕಿತ್ತು. ನಿಮ್ಮತ್ರ ಕೇಳುವಾಂತ. ಯಾವುದು ಒಳ್ಳೆದಿರ್ತದೆ ಅಂತ. ಒಹೋ. ನೋಡು.

ಇದು Lenovo ಒಳ್ಳೆದಿದೆ ಅನ್ಸತ್ತೇ ಅಲ್ವಾ?

ಯಾವ್~ ಯಾವ್ದ್ ತೊಗೊಬೇಕಂತನ್ಕೊಂಡಿದಿರ? ಅದೇ ಒಂದು, ಎರಡು ಮೂರು ನೋಡಿಟ್ಟಿದ್ದೇನೆ, ನಂಗೆ ಯಾವ್ದ್ ಆಗ್ಬಹುದು ಅಂತ ಅದೇ ನಾನು confusion ಅಲ್ಲಿ ಇದ್ದೆ. ಅದಕ್ಕೆ ಒಂದು ಕೇಳುವಾಂತ. ಹೌದಾ? ಯಾವುದೆಲ್ಲ ತಗೊಳ್ಬೇಕಂತ ಅನ್ಕೊಂಡಿದ್ದೀರಾ? Vivo ನೋಡಿದ್ದೇನೆ, ಮತ್ತೆ Samsung ಅಲ್ಲಿ.

Vivo ಒಳ್ಳೆದಿರ್ತದೇನಾ.

ಹೌದದು camera ಎಲ್ಲ ಒಳ್ಳೇದ್ ಇದು.

ಹೊಸ್ದಾಗಿ ಬಂದಿದ್ಯಲ್ಲ Googleplex ಅಂತ ಅದು ಚೆನ್ನಾಗಿದೆ.

ಹಾ ಅದು camera ಒಳ್ಳೇದ~ ಒಳ್ಳೆ camera ದಲ್ಲಿ ತೆಗ್ದಂಗೆ ಈಗ real camera ಇರ್ತದಲ್ಲ. photos ಎಲ್ಲಾ ಚೆನ್ನಾಗಿ ಬರತ್ತೆ.

ನಂದು ಅದು ಅದು Samsung.

ತುಂಬಾ struck ಆಗ್ತದೆ ಮತ್ತೆ hang ಆಗ್ತದೆ.

ಹ್ಮ. ಅದು old version ಅದು ಈಗ change ಮಾಡುವ ಅಂತಿದ್ದೇನೆ.

Apple iPhone ತಗೊಳಿ ಅಲ್ಲ ಚೆನ್ನಾಗಿರತ್ತೆ. iPhone ಗೆಷ್ಟು ಹಣ ಅಷ್ಟು ಹಣ ಇಲ್ಲ.

ಹೌದು iPhone ಗೆ ಒಂದು ಲಕ್ಷ ತನ್ಕ ಆಗ್ತದಲ್ಲ.

ಇದು OnePlus ಒಳ್ಳೆದುಂಟಲ್ಲ?

ಹೌದು ಅದು ನಾನು ಕೇಳಿದ್ದೆ.

ಹ camera ಎಲ್ಲಾ ತುಂಬಾ ಚೆನ್ನಾಗಿದೆ ಅನ್ಸತ್ತೇ. ಬೇಕಾಗಿರೋದೇ camera ಅಲ್ಲ photo ತೆಗಿಲಿಕ್ಕೆ.

ಮತ್ತೆ ನಮ್ಗೆ ಅದು battery ಎಲ್ಲಾ ಸೊಲ್ಪ ನೋಡ್ಬೇಕಲ್ಲ.

ಮತ್ತೆ memory storage ಕೂಡ ತುಂಬಾ ಇದ್ರೆ ಚೆನ್ನಾಗಿರತ್ತಲ್ಲ. ಹೌದು ಹೌದು. ಹ್ಮ memory card ಬೇರೆನೆ ಹಾಕಿಸ್ಬೋದಲ್ಲ. ಹ.

Mobile ಅಂತ ಹೇಳುದು.

ಈಗ camera ದ್ದು mobile ಇಲ್ಲದಿದ್ರೆ ಎಂತ use ಎ ಇಲ್ಲ ಎಂತಕ್ಕೆಸ ಅದು.

ಹಾಗೆ ಆಗ್ಬಿಟ್ಟಿದೆ. ಅದೆಲ್ಲ ಬೇಕಲ್ಲ.

ಹೌದು ಮತ್ತೆ ಇವಾಗಿದು ಸುಮ್ನೆ ಇದೆಲ್ಲ ಯಾವ್ದು Lenovo Honor ಎಲ್ಲಾ ತುಂಬಾ ಜಾಸ್ತಿ apps ಎಲ್ಲಾ storage ಆಗಲ್ಲ.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

ನೀವು ಅದೇ ತೊಗೊಳ್ಳಿ ಯಾವ್ದು iPhone ತೊಗೊಳಿ. iPhone ಆ ನೋಡುವ ಅದೇ ಎಂತ ಅಂತ. Best ಇದೆ ಅಲ್ಲ. OnePlus ತೊಗೊಬೋದು. ಅದು ಒಳ್ಳೆ ಉಂಟು.

ನನ್ನದೆ cousin ದು ಹತ್ರ ಅದೇ ಇರೋದು. OnePlus ಉ.

ಹೇಗಿದೆ ಅಂತ? ಹ camera ಎಲ್ಲಾ ಒಳ್ಳೆದುಂಟು.

ಹೌದೌದು. ಅದೇ ತೊಗೊಳುವ ಅಂತ. ಹ್ಮ ಇನ್ನೂ ಒಮ್ಮೆ try ಮಾಡಿ ನೋಡಿ ಅದನ್ನ. ಹೌದೌದು ನೋಡ್ಬೇಕು. ಆಯ್ತು ಸರಿ okay ಹಾಗಾದ್ರೆ.

Hai ನನ್ ಹೆಸರು ವೀಣಾ ಕುಮ್ಮಿ ಅಂತೇಳಿ ರಿ, ಹೇಳ್ರಿ ಹುಟ್ಟು ಹಬ್ಬದ ಆಚರ್ಣೆಗ್ ಎನ್ ಮಾಡ್ತಿವ್ ಅಂದ್ರ ನಮ್ ಮಕ್ಳು ಇನ್ನೂ ಸಣ್ಣೋರ್ ಅದಾರಿ ಎರ್ಡ್ ಜನಾ ಇದಾರ್ರೀ ನನ್ ಮಗಾ ಒಬ್ಬಕಿ ಮನ್ನೇ birthday ಆಯ್ತ್ ರೀ ಅಕಿದ್ January ಒಂಬತ್ತಕ್ಕ್ ರಿ. ಅಕಿದ್ ಹೇಳಾಕ ಇಸ್ಟಾ ಪಡ್ತಿನ್ರಿ. ವನ್ನೇ ವರ್ಷದ್ birthday ರಿ ಹುಟ್ಟು ಹಬ್ಬದ್ ದಿನಾ ಎನ್ ಮಾಡ್ತಿವ್ ಅಂದ್ರ ಮಕ್ಳಗೆಲ್ಲಾ ತಲೆ ಸ್ನಾನ ಮಡ್ಸಿ ತಲೆ ಹ್ಞೂ ತಲೆ ಎಲ್ಲಾ ತೋಳ್ದೂ ಜಳಕಾ ಮಡ್ಸಿ ಹುಡ್ರ್ನ ಪೂ~ ದೇವಸ್ತಾನಕ್ಕದು ಕರ್ಕೊಂಡ್ ಹೋಗಿರ್ತೇವ್ರಿ ಹೊಸ ಬಟ್ಟೆ ಅದು ಹಾಕಿ ಕರ್ಕೊಂಡ್ ಹೋಗಿರ್ತೇವಿ. ಅದ್ರ ಹಿಂದಿಲ್ ದಿನಾನ ಎನ್ ಮಾಡ್ತೀವಿ ಅವ್ರ ಹುಟ್ಟು ಹಬ್ಬ ಅಂತೇಳಿ ಎನ್ ಮಾಡ್ತೀವಿ ಹಿಂದಲ್ ದಿನಾ ಎಲ್ಲಾ ಎನ್ ಮಾಡೀರ್ತೇವಿ ಅರ್ಬಿ ತರೂದು ಅವ್ರಗೆ ತರ~ ಕಲಾಗ್ ಹಾಕ್ಕೋ ಚಪ್ಲಿ ತರೋದ್ ಆಗೀರ್ಬೋದು ಅದ್ ತಲ್ಯಾಗ ಹಾಕ್ಕೋಳೋ hair pin, clip, hair band ಇವನೆಲ್ಲಾ ತೂಗೋಂಬರ್ತಿವ ವ್ರಿ ಅವ್ರೀಗ ಚಂದ್ ಚಂದಗ ಬಳಿ. ಹಾ ಅಂಗಿ ಇವ್ನೆಲ್ಲಾ ತುಗೋಂಬಂದು ಅವ್ರನೆಲ್ಲಾ ಅವ್ರಗೆ ಹೆಂಗ ಚಂದ ಕಾಣಾಕ್ ಅವ್ರ ಹೆಂಗ್ ಕಾಣ್ತಾರ ಹಂಗ ಚಂದಗ ready ಮಾಡಾಕ ಅವ್ರ್ನ ಎಲ್ಲಾ ಸಾಮಗ್ರಿಗಳನ್ನು ತೂಗೋಂಡ್ ಬರ್ತೆವ್ ರಿ. ಮಾರನೇ ದಿನಾ ಹುಟ್ಟು ಹಬ್ಬದ್ ದಿನಾ ಬೆಳಗ್ಗೆ ಲಗೂ ಎದ್ದು ಅವ್ರಗೆ ತೇ~ ತೆಲಿ ಸ್ನಾನಾ ಎಲ್ಲಾ ಮಾಡಿಸಿ. ಅವ್ರ್ನ ದೇವ್ರ ಗುಡಿಗೆ ಹೊಸಾ ಅಂಗಿ ಹಾಕಿ ದೇವ್ರ ಗುಡಿಗ್ ಕರ್ಕೊಂಡ್ ಹೋಗಿ ಬಂದು sweet ಅದು ಮಾಡಿರ್ತೇವ್ ರಿ ಮನ್ಯಾಗ sweet ಅಂದ್ರ ಸಿಹಿ ತಿಂಡಿ ಮಾಡಿರ್ತೇವ್ ರಿ ಮನ್ಯಾಗ, ಎನಾರ ಅಗಿರ್ಬೋದ್ ರಿ ಈಗ್ ನಾವ್ ನಮ್ ಮನ್ಯಾಗ್ ಮಾಡಿದ್ವಿ ರಿ ಅವತ್ತ. ಅಕಿ ಹುಟ್ಟು ಹಬ್ಬದ್ ದಿನಾ jamun ಮಾಡಿದ್ವಿ ರಿ jamun ನೂ ಮತ್ತ pulav ಮಾಡಿದ್ವಿ ರಿ pulav jamun ಮಾಡಿ ಮನೀಗ್ ಬಂದಂತೋರ್ಗೆಲ್ಲಾ ಮದ್ಯಾನ್ಹ ಊಟಕ್ಕ pulav jamun ಕೊಟ್ಟಿದ್ವಿ ರಿ ಮತ್ತ ಸಂಜಿಮುಂದಾ ಎನ್ ಮಾಡ್ತೀವಿ ಹುಟ್ಟು ಹಬ್ಬದ ಆಚರ್ಣೆಯನ್ನ ಮಾಡ್ತಿವ್ ರಿ ಅವಾಗ. ಅವಾಗ್ ಎನ್ ಮಾಡ್ತಿವ್ ಅಂದ್ರ cake ತರ್ತೇವ್ ರಿ ಬಂದಂತ ಹೂಡ್ರ್ ಗೆಲ್ಲಾ ಎನ್ ಮಾಡ್ತೀವಿ chocolate ಮತ್ತ ಇವೇನ್ ಸಿಹಿ ತಿಂಡಿ ಕೊಡ್ತೇವ್ ರಿ ಮನ್ಯಾಗ್ ಮಾಡಿದ್ದ jamun ಎಲ್ಲಾ ಒಂದೊಂದ್ ಬಟ್ಲದೋಳ್ಗ jamun ಹಾಕಿ ಮತ್ತ್ ಅವ್ರೀಗ್ ಎನ್ ಮಾಡ್ತೇವಿ ಚುರುಮರಿ ಹಚ್ಚಿರ್ತೇವ್ರಿ ಚುರುಮರಿಯರ್ ಆಗ್ಲಿ ಅವ್ಲಕ್ಕಿಯರ್ ಆಗ್ಲಿ. ಅವ್ನ ಹಾಕ್ ಕೊಡ್ತೀವ್ ರಿ ಸಣ್ಣ್ ಸಣ್ಣ್ ಹುಡ್ರ್ಗೆಲ್ಲಾ first ಕರಿತೇವ್ ರಿ ಅವರ್ನ ಎಲ್ಲಾರ್ನೂ birthday ಕ ನಮ್ಮ ಹ್ಮ್ ತ್ರಿಶಾನ್ birthday ಐತಿ ಬರ್ರಿ cake cutting ಗದು ಬರ್ರಿ ಅಂತೇಳಿ ಕರಿತೇವ್ ಅವ್ರ್ನ. ಅವಾಗ ಕರದು ಆರ್ತಿ ಮಾಡಿ ಹೋಗ್ವಂತ್ರಿ ಬರ್ರಿ ಅಂತ್ ಕರಿತೇವ್ ರಿ ಕರ್ದಿಂದ ಬರ್ತಾರಿ ಹುಡ್ರ್ನ ಎಲ್ಲಾರ್ನೂ. ನಿಲ್ಲಿಸಿ first ಅವ್ರ ಹ್ಮ್ ತಂದಂತ cake ನ cut ಮಾಡೋಕಿನ ಮುಂಚೆಕ್ ಎನ್ ಮಾಡ್ತೀವಿ ಕತ್ರಸಕಿನ ಮುಂಚೆಕ ಹುಡ್ರ್ ಒಸ್ಟೂರ್ನೂ ನಿಲ್ಲಿಸಿ photo ತೆಗಿತೇವ್ ರಿ. ಆ ಹುಡ್ಗಿನ್ ಚಂದಗ ಮಸ್ತಗ ready ಮಾಡಿರ್ತೇವ್ ರಿ birthday ಹುಡ್ಗಿನ. ಅಕಿನ್ ಚಂದಗ ready ಮಾಡಿ ಅಕಿನ್ ಕುಂದ್ರಿಸಿ ಅಕಿಗೆ ಏನೇನ್ birthday ಕ ಏನೇನ್ ಬೇಕ್ ಎಲ್ಲಾ decoration ಎಲ್ಲಾ ಏನು ಅಲಂಕಾರಾನೂ ಮಾಡಿರ್ತಾರಿ ನಮ್ಮ ಮನೀಯರ್ ಮಾಡಿದ್ದ್ರಿ. ಹ್ಞೂ ನಮ್ಮ ಬ~ ಯಾಡ್ನೇ ಮಗ್ಳ್ ಬ~ birthday ಕ ಅವ್ರ ಗೆಳೆಯಾರ್ ಎಲ್ಲಾರೂ ಕೂಡಿರಿ balloon ಗಿಲೂನ್ ಊದಿ happy birthday ಅಂತೇಳಿ ಎನ್ ಮಾಡಿದ್ರು ಹುಟ್ಟು ಹಬ್ಬದ ಶುಭಾಷಯಗಳು ಅಂತೇಳಿ ಎಲ್ಲಾ ಬರದು ಅದ್ನ ಹಿಂದೆಲ್ಲಾ ಅರ್ಬಿ ಗಿರ್ಬಿ ಹಾಕಿ decoration ಎನ್ ಮಾಡಿದ್ರು ಅಲಂಕಾರ ಮಾಡಿದ್ರು. ಆಕಿ ಕುಂದ್ರು ಅಂತ ಕುರ್ಚಿ ತೆಗ್ದು ಅರ್ಬಿ ಅದು ಹಾಕಿ ಅಲಂಕಾರ ಮಾಡಿದ್ರ ರಿ ಅಕಿ cake ನ ಎಲ್ಲೆ ಇತರ್ ಮ್ಯಾಗ್ ಇಡ್ತಾರ ಆ table ನ ಎಲ್ಲಾ ಚಂದಗ ಅಲಂಕಾರ ಮಾಡಿದ್ರ್ ರಿ. ಅಷ್ಟೆಲ್ಲಾ ಮಾಡಿ photo ಗೀಟೊ ಎಲ್ಲಾ ತಕೋಂಡ್ರು ಎಲ್ಲಾರೂ ಚಂದಗ ready ಆಗಿ, ನಾವಂಚೂರ್ ready ಆಗಿ. ನಮ್ ಮಕ್ಳನೂ ಚಂದಗ ready ಮಾಡಿ photo ಗೀಟೊ ಎಲ್ಲಾ ತಕ್ಕೊಂಡು ಅಮೇಲ್ cake cutting ಆಗಿಂದ ಏನೈತಿ ಹುಡ್ರ್ ಗೆಲ್ಲಾ ಅ cut ಆದಂತ cake chocolate ಮತ್ತೆ ಚುರುಮರಿ jamun ಇವನ್ನೆಲ್ಲ ಹಾಕಿ ಕೊಟ್ಟಿವ್ ರಿ ಮತ್ತ ನಮ್ ಮನೀಯರು ಗೆಳೆಯಾರ್ ಗಿಳಿಯರ್ ಹಿಂಗ್ ಅಂದ್ರ. ಬಂದಂತೋರ್ಗ ಎಲ್ಲಾರ್ಗೂ ಉಪ್ಪಿಟ್ ಮಾಡಿದ್ವಿ ರಿ ಅವರ್ಗ ಉಪ್ಪಿಟ್ ಹಾಕಿ ಕೊಟ್ಟ ಚುರುಮರಿ ಉಪ್ಪಿಟ್ ಮತ್ತ cake ರಿ ಅವ್ರಗೂ ಇಸ್ಟೂರ್ಗೂ ಎಲ್ಲಾರ್ಗೂ cake ಅದು ಕೊಟ್ಟ celebration ಮಾಡಿದ್ವಿ cake ಇಂದ್ birthday ದ್ ಬಗ್ಗೆ. ಅಕಿದು ಮತ್ತ ಮ~ ನಮ್ ಮಗ್ಳದ್ ಇನ್ನೊಂದ್ May ಗ ತಿಂಗಳ್ದೋಳ್ಗ ಮಾಡ್ತೇವ್ ರಿ May ಇಪ್ಪತ್ನಾಕಕ್ಕ ನಾಕಕ್ಕ ನಮ್ ಮಗ್ಳದು ಹುಟ್ಟು ಹಬ್ಬ ಅಕಿದೋಬ್ಬೇಕಿದು ಆಚರ್ಣೆ ಮಾಡ್ತೇವಿ ಅಕಿದು ಬಾಳ್ ಜೋರ್ ಮಾಡಿದ್ವಿರಿ ವನ್ನೇ ವರ್ಷಕ್ಕ್. ಮ್ಯಾಲ್ ಮ್ಯಾಳ್ಗಿ ಮ್ಯಾಲೇ te~ terrace ಮ್ಯಾಲ್, ಮ್ಯಾಲ್ ಮ್ಯಾಳ್ಗಿ ಮ್ಯಾಗ ಎಲ್ಲಾ ಇದನ್ನ ಡೆಕಾ~ ಇದನ್ ಮಾಡಿದ್ವಿ ರಿ ಮದ್ವಿ ಒಳಗ ಹೆಂಗ ಅಲಂಕಾರ ಮಾಡಿರ್ತಾರ್ ನೋಡ್ರಿ ಹಿಂದ ಹಂಗೆಲ್ಲಾ ಸ್ಟೆ~ ಇದನ್ನ ಸಭೆನ ಅರೆ~ ಎ ಎನ್ ಮಾಡಿದ್ವಿ ಸಭೇನ ಚಂದಗ decoration ಮಾಡಿರ್ಸಿ. ಅಕಿದ್ ವನ್ನೇ ವರ್ಷದ್ ಜಬ~ birthday ಮಾಡಿದ್ವಿ ಮ್ಯಾಳ್ಗಿ ಮ್ಯಾಲ್ ಮಾಡಿದ್ವಿ ಮಸ್ತ್ ಆಗೀತ್ ರಿ ಅಕಿ birthday ಅಕಿ ಹೆಸರು ಜನನಿ ಅಂತೇಳ್ ರಿ. birthday ನ ಹಿಂಗ celebration ಮಾಡಿದ್ವಿರಿ ಹಂಗ ನಾವ್ ವರ್ಷದೋಳ್ಗ ಅವ್ರ ನಮ್ ಮನೀಯರ್ದಾಗಿರ್ಬೋದು ನಮ್ ಮಕ್ಕಳ್ದ ಆಗಿರ್ಬೋದು ಹಿಂಗ ನಾವು ಎನ್ ಮಾಡ್ತಿವ್ birthday celebration ನ birthday ಹುಟ್ಟು ಹಬ್ಬದ ಆಚರ್ಣೆನ ಮಾಡ್ತೇವ್ ರಿ ನಾವು.

ಅವತ್ತಿನ್ ದಿನಾ full ಫಯಿ~ಯಾ~ ವಾ~ ಎನ್ ಮಾಡ್ತೀವಿ ಇಡೀ ದಿನಾನೂ ಖುಷಿ ಇಂದ ಇರ್ತಾರಿ ಇಡೀ ದಿನಾ ಮಕ್ಕಳ್ನ ಚಂದಂಗ ನೋಡ್ಕೊಳೋದು ಅವ್ರ ಎನ್ ಅಂತರ್ ಅದ್ನ ಕೊಡ್ಸುದ್ ಆಗೀರ್ಬೋದು. ಅವ್ರ್ಗ ಏನ್ ಅಂತಾರ ಅದ್ನ ಕೊಡೋದ್ ಆಗೀರ್ಬೋದು ಅವ್ರ ಏನ್ ಹಾಕೋತೀನ್ ಅಂತಾರ್ ಅದ ರಿ ವಟ್ಟ ಅವತ್ತ ಅವ್ರ್ನ ಅಳ್ದಂಗ ಚಂದಗ ನೋಡ್ಕೋಳೊದ ಒಂದ್ ದೊಡ್ಡ ಖುಷಿ ರಿ. ಅವ್ರ ಹುಟ್ಟು ಹಬ್ಬ ಆಚರ್ಣೆ ಮಾಡೋದ ಒಂದ್ ದೊಡ್ಡ ಖುಷಿ ರಿ ನಮ್ಗ.

ಅಹ್ usually ಹೆಣ್ಮಕ್ಳಿಗೆ shopping ಅಂದ್ರೆ ತುಂಬಾ interesting ವಿಷಯ ಆಗಿರ್ತದೆ. ಅಹ್ shopping ಗೆ ಹೋದ್ರೆ discussion ನೇ ಜಾಸ್ತಿ ಇರ್ತದೆ. ನಾನು ಅದು ತಗೊಂಡೆ ನೀ~ ನೀನು ಅದು ತಗೊಂಡೆ ಅಂತಾ ಎಲ್ಲಾ discussion ನ್ನಲ್ಲೇ ಇರ್ತಾರೆ. ಅಹ್ ಯಾರಾದ್ರೂ ಏನಾದ್ರು wear ಮಾಡ್ಕೊಂಡು ಬಂದ್ರೆ ಅದು ಸಹ ತುಂಬಾ interest . ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ but ಅದನ್ ನೋಡಿ ಇಷ್ಟ ಪಡುವವರೇ ಜಾಸ್ತಿ ಇರ್ತಾರೆ. ಅದು ಬಿಟ್ಟು ಬೇರೆ ನಾವು ಏನಾದ್ರೂ ಹೊಸ recipe ಅಹ್ ಮಾಡುವಾಗಸ ಹಾಗೆ. ಅಹ್ ಎಲ್ಲಿ ಯಾವ ಅಂಗಡಿಯಿಂದ ತಂದಿದ್ದೇವೆ ಅನ್ನುವುದು ಕೇಳ್ಬಿಟ್ಟು ಅಹ್ ಅಂಗಡಿಗೆನೇ ಹೋಗಿ shop ಮಾಡುವವರೇ ತುಂಬಾ ಜನ ಇರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಜಾಸ್ತಿಯಾಗಿ ಈಗ ಇರುವುದು beauty ಈ beau~ ಅಂದ್ರೆ beauty care ನೇ ಜಾಸ್ತಿ ಆಗಿ ಯೋಚ್ನೆ ಮಾಡುವ ಹೆಣ್ಮಕ್ಳು.